ಹ ನಾವು ಸೌಖ್ಯ ಇದ್ದೇವೆ ಊಟ ಎಲ್ಲ ಆಯ್ತಾ?

ಹ ಈವಾಗ ಎನ್ಮಾಡ್ತಿದ್ದೀರಿ ನೀವು?

ಹೌದಾ ಹ ನಿಮ್ದು hobbies ಎಲ್ಲ ಹೇಗುಂಟು?

Hobby hobby YouTube.

ಹ ಅದು free time ಇರುವಾಗ ನೋಡ್ತಾ ಇರ್ತೇನೆ sir ಈವಾಗ್ ಕೂಡ ನೋಡ್ತಿದ್ದೆ.

ಹೇಗೆ ಅನಿಸ್ತದೆ YouTube ಬಗ್ಗೆ? YouTube time pass ಅಗ್ತದೆ sir ನ ಇದು ನಮ್ಮ friend ಒಬ್ಬ ಇದ್ದ ಅವ್ನು ಒಂದ್ earn ಮಾಡ್ತಿದ್ದಾರೆ YouTube ಅಲ್ಲಿ.

ಅಂದ್ರೇ game ಇದು free fire pro pro player ಅವ್ನು.

College fees ಎಲ್ಲ ಅದ್ರಲ್ಲೇ ಕಟ್ಟುದವ.

Ma~ monthly ಒಂದು twenty thirty thousand earn ಮಾಡ್ತಾನವ್ನು. ಹೌದಾ ಅವ್ರದ್ದು ಹೆಸರು ಹೇಗೆ ಯಾವುದಾದರೊಂದು link ನಮ್ಗೆ ಕಳಿಸಿ ನೋಡುವ ನಾವು ಕೂಡ ಒಮ್ಮೆ ನೋಡುವ ಅವರಿಗೊಂದು subscribe ಆದ್ರೆ ಅವರಿಗೆ ಸ್ವಲ್ಪ ಲಾಭಾಗ್ತದಲ್ಲ.

ಆಯ್ತ್ sir ನಾನೀಗ call cut ಆದ್ಮೇಲೆ ನಿಮಗೆ send ಮಾಡ್ತೇನ್ link . ಆಯ್ತಾಯ್ತು ಮತ್ತೇ ಆ ನೀವು YouTube ಎಲ್ಲ ನೋಡ್ತೀರಾ? ನಾನಾ ನಂಗೆ ಇಡೀ ದಿವ್ಸ ನೋಡ್ತಾ ಇರ್ತೀನಿ YouTube ಅಲ್ಲಿ.

ನಂದಿಲ್ಲ sir ನನಿಗೆ ಗೊತ್ತಿಲ್ಲ sir ಹೇಗೆ ಮಾಡುದು ಮತ್ತ್ try ಮಾಡ್ತೇಕು degree ಆದ್ಮೇಲೆ. ಆ ಈಗೆಲ್ಲ ಸಣ್ಣ ಮಕ್ಕಳು ಕೂಡ ಚೆ channel ಮಾಡಿಕೊಂಡು ಆಡ್ತಾರೆ ನೋಡ್ತಾರೆ ಹಾಡ್ತಾರೆ ಈಗ ಮಕ್ಳಿಗೆ ಊಟ ಮಾಡುವಾಗಲೂ ಬೇಕು ಓದುವಾಗಲೂ ಬೇಕು ಎಲ್ಲ time ನಲ್ಲಿಯೂ YouTube ನೋಡಿ ಇದ್ ಮಾಡ್ತಾರೆ ಅವರು. ಹೌದೌದು ಅಂದ್ರೆ ಈಗ ಅಡಿಗೆ ಮಾಡುದು ಕೂಡ YouTube ನೋಡಿಯೇ ಎಂತದೋ ಬೇಕು urgent ಗೆ ಯಾವ್ದುದಾದ್ರೂ ಮಾಡ್ಬೇಕಾದ್ರೆ YouTube ನೋಡಿಯೇ ಮಾಡುದು. ಎಲ್ಲ fast food ಅಲ್ಲ ಅದ್ರಿಂದ ಅದ್ರಲ್ಲಿ ನೋಡ್ತೇನೆ. YouTube ಲ್ಲಿ ಬಿ~ ಬೇಕಾಗ್ತದೆ. ನಾನ್ ಕೂಡ ಅಷ್ಟೇ ಎಲ್ಲಿಯಾದ್ರೂ urgent ಅಡಿಗೆ ಮಾಡ್ಬೇಕಾದ್ರೆ YouTube ನೋಡಿಯೇ ಮಾಡುದು.

ಹಾ ನೋಡ್ತೇನೆ sir ಅದು channel ಸ ಇದು subject ಅರ್ಥ ಆಗುದಿಲ್ಲಾದ್ರೆ,

ತುಂಬ help ಆಗ್ತದೆ ಅದರಿಂದ. ಹೌದಲ್ಲ ಎಲ್ಲಿ college ಹೋಗ್ತಾ ಇರುದ್ ಇದ್ದೀರಿ ನೀವು?

ಹ ಹ ಹ ಹೇಗೆ ಆಗ್ತದೆ? College ಆರಾಮ. ಹ ಹ ಹ ಈಗ ಯಾವ year ನಿಂದು?

next ಎಂತ ಮಾಡ್ಬೇಕಂತ ಉಂಟು? Next job ಗೆ try ಮಾಡ್ಬೇಕಂತ ಇದ್ದೇನೆ.

ಕೂಡುದಕ್ಕಿಂತ media ದ ಬಗ್ಗೆ ನು ಮಾಡ್~ ಮಾಡ್ಬೋದು ಈಗ media ಕೂಡ ಒಳ್ಳೇ ತುಂಬ demand media ಕ್ಕೆ ಕೂಡ. ಹೌದೌದು media YouTube ಅಲ್ಲಿ ನೋಡಿದೆ ಯಾವುದೂ job ಬೇಕಾದ್ರೂ ಗೊತ್ತಾಗ್ತದೆ d~ degree ಆದ್ಮೇಲೆ ಯಾವ್ದೆಲ್ಲ post ಉಂಟು.

ಅದೆಲ್ಲ notification ನೆಲ್ಲ on ಮಾಡಿದ್ರೆ ಎಲ್ಲ ಬರ್ತದೆ YouTube ಅಲ್ಲಿ

ಯಾವ್ದು post ಬೇಕ ಅದೆಲ್ಲ ಇರ್ತದೆ.

ಈಗ ಸ್ವಲ್ಪ ನೀವು busy ಇದ್ದೀರಲ್ಲ ಆಯ್ತು ಹಾಗಾದ್ರೆ ಇನ್ನೊಮ್ಮೆ ಮಾತ್ನಾಡುವ okay. ಆಯ್ತು sir ನಾನಿನ್ನು ಸ್ವಲ್ಪ home work ಉಂಟು home work ಮಾಡಿ ಮತ್ತೆ ನಾನ್ ನಿಮ್ಗೆ phone ಮಾಡ್ತೇನೆ return .

ಹಾ aunty ನಾನು ಚೈತ್ರ ಮಾತಾಡುದು. ಹಾ ಹೇಳು, ಏನು ಅಪ್ರೂಪ?

ನಾನು ಸ್ವಲ್ಪ exam ಎಲ್ಲಾ ಇತ್ತಲ್ಲ ಹಾಗೆ.

work ಇಗೆ ಹೊಗ್ತಿದ್ದೆ ಅಲ್ಲ. ಅದೇ ಹಾ. ? ಮನೆಯಲ್ಲೆಲ್ಲ ಹುಷಾರ್ ಇದ್ದಾರೆ, ನೀವ್ ಹೇಗಿದ್ದೀರಿ?

ನಿಮ್ಮ ಮನೆಯಲ್ಲೆಲ್ಲ ಹೇಗಿದ್ದಾರೆ?

ಆ ಮಗಳು school ಇಗೆ ಹೋಗುದು ಅಲ್ವಾ. bgSpeach ಆ ಅವಳೀಗ ನಾಲ್ಕನೇ ತರಗತಿ ಅಲ್ಲ?

ಹಾ ನಾನ್ ಹೀಗೇನೇ call ಮಾಡಿದ್ದು.

ನಂಗೆ ಒಂದು ಅಡುಗೆ ಮಾಡಲಿಕ್ಕೆ ಇತ್ತು.

Gobi manchuri~ ನೀವ್ ಮಾಡ್ತಿದ್ರಿ ಅಲ್ಲ ಚೆಂದ ಮಾಡಿ.

ಹಾ ಮನೆಯಲ್ಲೇ ಮಾಡುವ ಹಾಗೆ.

ಅದೇ ನೀವು beetroot ಎಲ್ಲ ಹಾಕಿ ಮಾಡ್ತಿದ್ರಲ್ಲ.

ಅದೇ ಹೇಗೆ ಮಾಡುದು ಅಂತ ಹೇಳಿ ಕೊಡ್ತೀರಾ? ನಾನು ಇವತ್ತು ಸಂಜೆ ಮಾಡ್ತೇನಾ ಅಂತ.

ಹಾ ಬರ್ಕೊಳ್ತೇನೆ ಹೇಳಿ. First ಇಗೆ ಎಂತ ಹಾಕ್ಬೇಕು?

ಅದು ಮೊದಲು beetroot . ಹಾ first ಇಗೆ ನೀವು ಎಂತೆಲ್ಲಾ ಇದು ಸಮಾನ್ ಬೇಕು ಅಂತ ಹೇಳ್ತೀರಾ?

ಹಾ ಮತ್ತೆ beetroot, ಕಾಯಿಮೆಣಸು.

ಹಾ ಹೇಳ್ತಾ ಹೋಗ್ತೇನೆ ನೀನು ಬರೀ ಅದ್ರಲ್ಲಿ ಮತ್ತೆ ಎಂ~ ಎಂತ ಬೇಕು ಅದನ್ನು ತಕೊಂಡು ಬೋರ್ಬೊದಲ್ಲ ಅಂ~ ಅಂಗಡಿಗೆ ಹೋಗಿ.

ಹಾ beetroot .

ಕೊತ್ತಂಬರಿ ಸೊಪ್ಪು ಮತ್ತೆ ಪುದಿನ ಹಾಕಿ ಬೇಯಿಸ್ಬೇಕು ಸ್ವಲ್ಪ.

ಮತ್ತೆ ಇಲ್ಲಿ ಅಕ್ಕಿ ಮತ್ತೆ beetroot mix ಮಾಡ್ಬೇಕು.

ಅಲ್ಲ ಅಲ್ಲ ಅದು ಬೇರೆನೇ ಅದು sauce ಗೆ.

ಇದು ಬೇರೆ. ಇದು ಅಕ್ಕಿ ಮತ್ತೆ beetroot ಖಾಲಿ mix ಮಾಡ್ಬೇಕು.

ಮತ್ತೆ ಅದನ್ನ ಅದ, ಇದು ಒಂದ್ ಪಾತ್ರೆಗೆ ಹಾಕಿ ಇದು cabbage ಆದ್ರೆ cabbage, gobi ಆದ್ರೆ gobi .

ಅದನ್ನ ಸಣ್ಣಾಗಿ piece piece ಮಾಡಿ ಅದು ಒಂದ್ ಪಾತ್ರೆಗೆ ಹಾಕಿ ಇದನ್ನ mix ಮಾಡಿದ್ದೇವೆ ಅಲ್ಲ ಅಕ್ಕಿ ಮತ್ತೆ beetroot .

ಅದನ್ನ ಅದಕ್ಕೆ ಹಾಕ್ಬೇಕು mix ಮಾಡ್ಬೇಕು.

ಮತ್ತೆ ಸ್ವಲ್ಪ ಎಷ್ಟು ಗಟ್ಟಿ ಬರ್ತದಲ್ಲ ಗೊತ್ತಾಗ್ತದಲ್ಲ, ಅದಕ್ಕೆ ಮೈದ ಮತ್ತು corn flour use ಮಾಡ್ಬೇಕು.

ಅದನ್ನು ಹಾ ಅಷ್ಟೇ ಅದನ್ನು mix ಮಾಡಿ ಮತ್ತೆ ಎಣ್ಣೆಗೆ ಬಿಡುದು. ಹಾ ಎಷ್ಟು fry ಆಗ್ಬೇಕು ಆಗ್ತದೆ? ಅದು ಗಟ್ಟಿಯಾಗಿ ನಮ್ಗೆ ಗೊತ್ತಾಗ್ತದೆ ಇದು ತೆಗಿವಾಗ ನಾವು ಒತ್ತಿ ನೋಡ್ಬೇಕು.

ಆಗ ಗಟ್ಟಿಯಾಗಿ ಗೊತ್ತಾಗ್ತದೆ ನನ್ಗೆ ಗಟ್ಟಿ ಆದ್ರೆ ತೆಗಿಯುದು. colour change ಆಗ್ತದೆ ಅದ್ರದ್ದು.

Colour ಯಾವ್ದು ಕೆಂಪು ಹಾಗೆ ಆಗ್ತದಾ? ಸ್ವಲ್ಪ ಕೆಂಪು colour ಬರ್ತದೆ, ಅಂದ್ರೆ beetro~ beetroot ಹಾಕಿರ್ತೇವೆ ಅಲ್ವಾ.

ಹಾಗಾಗಿ ಅದು ಸ್ವಲ್ಪ colour ಬರ್ತದೆ.

ಹಾ ಇಲ್ಲಿ ಇದು ನಮ್ಗೆ sauce ಆಗ್ಬೇಕಲ್ಲ ready .